ಯಾರೇ ಏನೆ ಮಾಡಾಕತಾರ ಎಲ್ಲ ತಿಳ್ಕೊಂಡು --

ಇಲ್ಲಿ ಎಂಜಾಯ್ ಮಾಡಾಕತಾರ ಫೋಟೋಶೂಟ್ ಗೀಟ್ ಮಾಡ್ಕೊಂಡು

ನಾವು ಇಡಬೇಕೆಂದ್ರೆ ಒಂದು ಅರ್ಧ ಮನೆ ಅದ್ದಕ್ಕೆ ಬೆಕಾಕ್ತಿತ್ ರೀ ಇವಾಗ್ ನೋಡ್ರಿ ಗೋಡೆಗೆ ಒಂದು ಸಿಗಿಸ್ಬಿಟ್ರೇ ಸಾಕು

ಇವೆಲ್ಲ ಮಾಡಬಾರದು ಮೂಕ ಪ್ರಾಣಿಗಳು ಇರ್ತಾವು ಸುಮನ್ನೇ ನೋಡಬೇಕು ಬರ್ಬೇಕು. ಅದನ್ನ ಬಿಟ್ಟುಬಿಟ್ಟು ಆ ಹುಲಿ ಗೆ ಹೋಗಿ ಎಲೀಯದು ಕೂದಲು ಎಲೀಯದು ಮಾಡ್ತಾರೆ.

ಒಬ್ಬ ಚಲೋ ಕನ್ನಡಿ ಕಂಡೆದೇನೋ ಫೋಟೋ ಹೊಡ್ಯಾಕ್ ನಿಂತ್ಬಿಟ್ಟ್ಯಾರ್ ಅಲ್ಲ. ನೋಡ್ರ ಅವ ಪೋಸ್ ಕೊಡದು ನೋಡ್ರಿ ಜಿಮ್ ಮಾಡಾಕ್ ಹೋಗಿಲ್ರಿ ಫೋಟೋಶೂಟ್ ಮಾಡಾಕ್ ಹೋಗ್ಯಾನ್ ರಿ ಅಲ್ಲ.

ಯಾವುದೊ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಐತೆ ರೀ ಇದ್ರೊಳಗೆ ಕೆಳಗ್ವೊಂದು ಫ್ಲೋರ್ ಅಪಪೋಲೋದ್ ಐತ ಮ್ಯಾಲ್ ಕೋಚಿಂಗ್ ಸೆಂಟರ್ ಐತ್ರಿ ಇದ.